ಆದ್ದರಿಂದ ಎ.ಟಿ.ಎಂ ನಿಂದ ಅನುಕೂಲ ಆಗುತ್ತಾ.

ಆದರೆ ಬ್ಯಾಂಕ್ ಲಿ ಜನಾ ನ ಎರಡೆರಡು ಸಾವಿರ ರೂಪಾಯಿ ಹಾಕ್ ಬಿಟ್ಟು ಜನಕನ್ನೆಲ್ಲ --

ಆದ್ರ ಕೂತ್ಕೊಳಕ್ಕೂ ಅಂತ ಟೇಬಲ್ ಜನಗಳಿಗೆ ಸಿಕ್ತ ಇಲ್ಲ ಫುಲ್ ರಶ್ ಬಸ್ಸ್ಟ್ಯಾಂಡ್ ಲ್ಲೆಲ್ಲ ಫುಲ್ ಬಸ್ ಹಾಕ್ ಬಿಟ್ಟಿದ್ದಾರೆ.

ಆದರೆ ಜನ ಎಲ್ಲ ಬುಕ್ ಗಳಿಗೆ ಓದಲಿ ಸರಸ್ವತಿ ಒಳ್ಳೆದಾಗಲಿ ಅಂತ ಪೂಜೆ ಇದು ಅಂತಾರೆ.

ಎಲ್ಲ ತರಲ್ಲೂ ನೀರು ಜಾಸ್ತಿ ಆಗ್ಬಿಟ್ಟು ನೀರು ಮಂಜು ಇದು ಹೋಗಿ ಹೋಗಿ ಅಲ್ಲಿ ನಾವೇನು ಕೆಲಸ ಕಲ್ತ್ಕೋ ಮಾಡೋಕ್ಕಾಗದಾ .

ಏನಪ್ಪಾ ಈ ತರನ ಹಳ್ಳಿ ಹಳ್ಳಿ ಒಳ್ಳೆ ಸಿಟಿ ಲಿ --

ಚಾಕ್ಲೆಟ್ ಅದು ಇದು ಕೊಟ್ಟಬಿಟ್ಟು ಬರ್ತಿದ್ವು ಆದರೆ ಪ್ರತಿಯೊಂದು ಮಕ್ಕಳನ್ನು ತಕೋ ಹೋಗಿ ಸುರಿದು ತಗೋ ಬಿಡ್ತಿದ್ವು.

ಗ್ಯಾರೇಜು ಗ್ಯಾರೇಜು ಲ್ಲಿ ಎಲ್ಲ ಪ್ರತಿಯೊಂದು ಮಕ್ಕಳೂವ ಇಸ್ಕೂಲ್ಗೆ ಹೋಗಿ ಎಲ್ಲ ಗ್ಯಾರೇಜ್ ಗೆ ಸೇರ್ಕೊಂದವೇ .

ಸೆಂಟರಿಂಗ್ಗೆ ಹೊಡೀತಾರೆ ಸೆಂಟರಿಂಗ್ಗೆ ಗೆ ಹೋಡಿದ್ರೆ ಅತ್ಲಗೆ ಇತ್ಲಗೆ ದುಡ್ಡು ಬಿಕತ್ತೆ .

ಮನೇಲಿ ಕಾರು ತಗೋಳಿ ಅಂತ ನಮ್ಮ ಮಕ್ಕಳೆಲ್ಲ ಅಂತಾರೆ ಆದರೆ ನಾವಿಲ್ಲಿ ಗದ್ದೆ ಹೊಲ ಮಾರ್ ಬಿಟ್ಟು ತಗೋಬೇಕು.

ಆದರೆ ಟ್ರೈನ್ ಆದ್ರೆ ದೊಡ್ಡದೇ ಇದೆ ಅದರಲ್ಲಿ ಹೈಕ್ಲೆಲ್ಲಾ ಮಕ್ಕಳೆಲ್ಲ ಕರ್ಕೊಂಡು ಹೋದರೆ ಎಲ್ಲಾರು ಟೂರ್ ತೋರಿಸ್ಕೊ ಬರ್ಬೋದು.

ಯಾವ್ಯಾವ ಊರಿಗೆ ಹೋಗ್ಬೇಕು ಅನ್ನೋಕೆ ಬೋರ್ಡ್ ಹಾಕಿರ್ತಾರ.

ಹೆಂಗ್ ಮಾಡಿದರೆ ಅಥವಾ ಕೆರೆ ಮಾಡಿ ಒಂದು ಪ್ರಾಣಿನಾ ಕೋಲ್ಲ್ ದಿ ಚಂದಾಗ್ ಸಾಕ್ಲಿ --

ರಸಿಟಿಗ್ಲ್ ಇದ್ನೇ ಒಂದ್ ಒಂದ್ ಫೋಟೋ ಓಡ್ಸಕೊಂಡು ಎಲ್ಲಾ ವಾಟ್ಸಪ್ಪ್ ಮೊಬೈಲ್ ಗಳಲ್ಲಿ ಹಾಕತ್ತರೆ.

ದೊಡ್ಡ್ ದೊಡ್ಡ್ ಈದ್ ಕಟ್ಟಿದರೆ ಆದ್ರೆ ನಮ್ಮ ಹಳ್ಳಿ ಕಡೆ ಇದನ್ನೆಲ್ಲಾ ಅವು ಎಲ್ಲೆಲ್ಲೋ ಪಾಸ್ ಕಟ್ಟಗೋ ಬಿಟ್ಟದ್.

ಆದ್ರೆ ಈಗಾ ರೋಡು ಎಲ್ಲಾನು ಕೆರೆ ಮೇಲೆ ಶಿಸ್ತ್ ಆಗಿ ಕೆರೆಕಡ್ ಎಲ್ಲಾ ಒಂದೊಂದಾಗಿ ಕಟ್ಟಿ ಕ್ಲೀನ್ ಆಗಿ ಮಾಡಿದರೆ.

ಜನಗಳು ಕಾರ್ ತಕೊಂಡು ಎಲ್ಲಕ್ಕು ಓನ್ ಓನ್ ಇರಲ್ಲೇಬೇಕು ಒಂದ್ ಒಂದ್ ಟೈರ್ ಇದ್ರ ಅಷ್ಟೇನೆ ಒಳ್ಳೇದೆ.

ನೀರು ನೀರು ನೋಡಪ್ಪಾ ಎಷ್ಟೊಂದು ಚನ್ನಾಗಿ ಬಿಳತ್ತದ.

ಇಲ್ಲಿ ನೋಡಿ ಎಷ್ಟು ಸೀನ್ ನೋಡಕ್ಕೆ ಒಂದು ಕಣ್ಣು ಸಾಲದು.

ಭಟ್ಟಂಗಿ ನೋಡಕ್ಕು ಶರ್ಟ್ ಗಳು ಎಷ್ಟು ಇದಾಗಿದೆ.